Degree pass ಒಂದು ಆಗಿದ್ರೆ ಸಾಕ್ ನೀನು ಆದ್ಮೇಲೆ ಹೋಗಿ ನೀನು bank ದು application ಬಿಡ್ತಾರೆ exam ದು bank exam ದು ಅಂತ. Application ಹಾಕಿ exam ಬರ್ದ್ ಆದ್ಮೇಲೆ ಆ ಅದ್ರಲ್ಲಿ ನಿನ್ಗೆ fifty marks ಬಂದ್ರೆಗಿನ ಇನ್ನ pass ನೀನು job ಬರುತ್ತೆ ನಿನ್ಗೆ ಆತರ ಇರುತ್ತೆ. ಒಂದು ವೇಳೆ fail ಆದ್ರೆ ಮತ್ತೆ ಬರೀಬೇಕಾ exam ? ಇಲ್ಲ ಮತ್ತೆ ಮತ್ತೆ ಬರೀಬೋದು fail ಆಗಿದ್ದೀಯಾ ಅಂದ್ರೆ ಇಲ್ಲ ನಮ್ಗೆ ಮತ್ತೆ ಬರಿಯಕ್ಕಾಗಲ್ಲ ಅಂದ್ರೆ ಯಾರಾದ್ರೂ officers ಗೊತ್ತಿದ್ರೇನಾ ಅಲ್ಲಿ ಹೋಗಿ ಕೇಳ್ಕೊಂಡು recommendation ಮಾಡ್ಕೊಂಡು ಇಪ್ಪತ್ತ್ ಸಾವಿರಕ್ಕೆ ಆತರ ಮಾಡ್ಕೊಬೋದು. ಹೌದಾ ಹ್ಮ್ bank ಅಲ್ಲ್ job ಮಾಡಿದ್ರೆ ಇಪ್ಪತ್ತು ಸಾವಿರ ಅಷ್ಟೇ ಬರುತ್ತ? ಇಲ್ಲ ನೀನು exam ಅಲ್ಲಿ pass ಆದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆತರ ಬರುತ್ತೆ.

ಇದು ಬಿಟ್ಟು ಇನ್ನು ಬೇರೆ ಯಾವ್ದು jobs ಇಲ್ವಾ. CA ಮಾಡ್ಬಹುದು ಅಲ್ವ. CA ನಾ? Degree complete ಆದ್ಮೇಲೆ CA ಮಾಡಿದ್ರೆ ಚೆನ್ನಾಗಿ ಇರುತ್ತಲ್ಲ. ಹೌದಾ ಮತ್ತೆ ಅದಕ್ಕೇನೋ double degree ಮಾಡ್ಬೇಕು ಅಂತ ಹೇಳಿದ್ರು. Degree ಏನಿಲ್ಲ ಅದು PUC ಮೇಲು ಕೂಡ ಇದೆ ನೀನು degree complete ಮಾಡ್ಕೊಂಡು ಮಾಡ್ತಿಯಾ ಅಂದ್ರು ಕೂಡ ಮಾಡ್ಕೋಬಹುದು. ಅಂದ್ರೆ ಅದು ನಾಕುವರೆ ವರ್ಷ ಇರುತ್ತೆ.

ಅದ್ರಲ್ಲೆಲ್ಲ ಚೆನ್ನಾಗಿ sha~ sharp ಇರ್ಬೇಕು yearly yearly pass ಆಗ್ಬೇಕು ವರ್ಷ ವರ್ಷ ಪರೀಕ್ಷೆಲ್ pass ಆಗ್ತಾ ಹೋಗ್ಬೇಕು ಮತ್ತೆ fail ಆದ್ರೆ ಮತ್ತೇ exam ಬರೀಬೇಕಾಗುತ್ತೆ. ಹ್ಮ್ ಇವಾಗ ನಾವು exam ಬರೀಬೇಕಂದ್ರೆ ಎಲ್ಲಿ ಹೋಗಿ ಕೇಳ್ಬೇಕು?

CA exam ಬರೀಬೇಕು ಅಂದ್ರೆ ಎಲ್ಲಿ ಹೋಗಿ ಇದು exam ಬರೀಬೇಕು? ಅದು ಅಲ್ಲಿ ಬೆಂಗಳೂರದ್ ಅಲ್ಲಿ ಹೋಗಿ ಕೇಳ್ಬೇಕು. ಹೌದಾ ಹ್ಮ್ ಅಲ್ಲಿ ಹೋಗಿ ಕೇಳಿದ್ರೆ ಹೋಗಿ ಬರ್ಯಾಕ್ ಬಿಡ್ತಾರಾ? ನಮ್ಮ friend ಒಬ್ರು ಹೋಗ್ತಿದ್ದಾರೆ ಹೈದರಾಬಾದಲ್ಲಿ ಹೋಗಿ CA ಮಾಡ್ತಿದ್ದಾರ. ಹೌದಾ ಅವ್ರು ಸ್ವಲ್ಪ ಅವ್ರುಗಿನ್ನ number ಕೊಡ್ತೀರಾ call ಮಾಡಿ ಕೇಳ್ತೀನಿ. ಹಾ ಸರಿ ಅವ್ರು number ಕೊಡ್ತಿನಿ CA ಮಾಡೋ interest ಇದ್ರೆ ಅವ್ರಿಗೆ call ಮಾಡು ಅವ್~ ಅಲ್ಲಿಯೇ ಅಲ್ಲಿಯೇ ಇರ್ತಾರೆ ಅವ್ರು hostel ಇದೆ ಅಲ್ಲೇ ಇದ್ಕೊಂಡ್ ಕಲಿತಿದ್ದಾರೆ ಅವ್ರು.

ಹೈದರಾಬಾದ್ .

Okay ಮತ್ತೆ ಅವ್ರ್ number ಹೇಳ್ತೀಯಾ ನಾನು ಅವ್ರಿಗೆ call ಮಾಡಿ ಕೇಳ್ಕೊಂತೀನಿ. ಹಾ ಸರಿ number ಹೇಳ್ತಿನಿ. ಹಾ WhatsApp ಅಲ್ಲಿ send ಮಾಡ್ತೀನಿ call ಮಾಡ್ಕೊಂಡ್ ನಿನಿಗ್ ಏನೇನ್ details ಬೇಕೋ ಎಲ್ಲಾ ಎಲ್ಲಾ ಕೇಳ್ಕೊಂಡ್ .

CA ಮಾಡ್ತಿಯಾ ಏನ್ Banking ಮಾಡ್ತಿಯಾ? ಅದೇ Banking ದು ಬೇಡ CA ಮಾಡ್ತೀನಿ.

ಅವ್ರಿಗೆ ಹೇಳು ನನ್ friend call ಮಾಡ್ತಾರೆ ನೋಡಿ ಅಂತ information ಎಲ್ಲ ಕೇಳೀನಿ ಅಂತ. ಹಾ ಸರಿ ಕೇಳ್ತೀನಿ. ಹ್ಮ್‌ ಅವ್ರಿಗೆ ನಾನ್ ಮುಂಚೆನೇ ಹೇಳಿರ್ತೀನಿ ನಿನ್ number ಕೂಡ ಕೊಟ್ಟಿರ್ತೀನಿ ಅವ್ರಿಗೆ.

Call ಮಾಡ್ತಿರಿ ಅಂತ್ ಹೇಳಿರ್ತೀನಿ ನೀವ್ call ಮಾಡ್ರಿ ಅವ್ರು call ಮಾಡ್ತಾರೆ. ಹಾ okay .

ಅದೇ doubts ಇತ್ತು ಅದು CA ಬಗ್ಗೆನೇ ನನ್ ಮತ್ತೆ ಇನ್ನು ಸ್ವಲ್ಪ deep ಆಗಿ ಕೇಳ್ತೀನಿ. ಆ ಅವ್ರು number ಕೊಟ್ಟಿರ್ತೀನಿ ಅವ್ರಿಗೆಲ್ಲ ಕೇಳ್ಕೊಳ್ಳಿ. ಹಾ Okay exam ಬರೆಯೋಕೆ ಹೋಗ್ತೀನಲ್ಲ ಆವಾಗ call ಇನ್ನೊಂದ್ಸರ್ತಿ ಕೇಳ್ತೀನಿ ನಿಮ್ಗೆ.

ಇವಾಗ ನೀವ್ ಏನ್ education ಮಾಡ್ತಾ ಇದ್ದೀರಾ? ನಂದು degree complete ಆಗಿದೆ bank ಅಲ್ಲಿ job ಮಾಡ್ತಾ ಇದ್ದೀನಿ.

ಹಾ ನಾನ ಏನಿಲ್ಲಾ ಕೆಲ್ಸ ಆತ ಈಗ ಹಂಗ ಕುಂತಿದ್ದೆ ನೀ ಏನ್ಮಾಡಹತ್ತಿ?

ನಾವು ಏನ್ ಇಲ್ಲಾರಿ ಆಯ್ತು ನಮ್ದೂ.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

ಹಾ. ನಿಮ್ಮ ಕಾಕಾಂದು ಮ~ ಮದ್ವಿ ಅಂದ್ಯಲ ಯಾವಾಗ ಫೀ~ fix ಮಾಡಿದ್ರೀ? ಹಾ fix ಆಗೇತ್ರೀ.

ನಿಮ್ಗೂ card ಕೊಟ್ಟಾರೆನ ಬಂದ್. ಹಾ ಅದ ಕೊಟ್ಟಾರ್ ನಾ ಇದ್ದಿದ್ಡಿಲ್ಲಾ ನಿನ್ ಕೊಟ್ಟಾರ ಇದು ಮದ್ವಿ ತಯಾರಿ ನಡದೇತೇನ? ಹಾ ನಡದೇತ್ ನೋಡ್ರಿ ಎಂಟ ದಿವ್ಸ್ ಉಳಿತ. ಹಾ ಹಾ ಕೆಲಸ ಜೋ~ ಜೋರ್ ಐತೆನ ಮನ್ಯಾಗ. ಹಾ ಜೋರೈತ್ರಿ ಸ್ವಲ್ಪ ಮನಿಗೆಲ್ಲ ಬ~ ಬಣ್ಣ ಅದು ಹಚ್ಚಿಸಿದ್ರಾ. ಹಾ ಹಾ ನೀವ ಮಾಡೋದಲ್ಲಾ ಮದ್ವಿ? ಹಾ ರಿ ಮನಿಮುಂದ್ ಮಾಡತೇವ್ರಿ ಅಂದ್ರ ಗುಗ್ಗಳ ಐತ್ರಿ ನಮ್ದ.

ಗುಗ್ಗಳದ್ದೈತಿ ಮನಿ ಮುಂದ ಮಾಡ್ತೇವಿ ಹ್ಮ್. ಹಾ ಹಾ ಹಾ ಹಂಗಾರ್ ಗುಗ್ಗಳಾ ಎಂದ ಒಂದಿನಾ ಮೊದ್ಲ ಇಡ್ತಿರೆನ? ಹ್ಮ್ ಒಂದಿನಾ ಮೋದ್ಲ ಇರ್ತೇತ್ರೀ ಈಗ ಇನ್ನೂ.

ಎಲ್ಲಾ ಇನ್ನ ಚಾಲುವಾಗೆತಿ ಜವಳಿ ಎಲ್ಲಾ ಹಾಕಸ್ಕೋಂಬಂದಾರ. ಹಾ ಹಾ engagement ಆಗಿಲ್ಲನು ಇನ್ನೂ ಅವತ್ತ ಹಿಂದಿನ್ದಿಸನ?

ಹಿಂದಿನ್ ದಿವಸ ರಾತ್ರಿ ಇರ್ತ್ತೇತ್ರೀ.

ನಾವು ಮೆಹಂದಿ ಶಾಸ್ತ್ರ ಆಮೇಲೆ ಬಳಿ ಹಾಕ್ಕೋಳೋದು.

ಅರ್ಶಣದ್ ಶಾಸ್ತ್ರ ಎಲ್ಲಾ ಮಾಡೋದೈತ್ ಇನ್ನೂ.

ಆಮೇಲೆ ಗುಗ್ಗಳದ್ದು ಒಂದಿವ್ಸ ನಮ್ದು ಪೂರಾ ಅದ ಆ ಬಿಡ್ತೈತೀ.

ಹಾ ಆಮೇಲೆ ಒಂದಿವ್ಸ ಇಡೀ ಊರೊಳಗಿರೋ ಎಲ್ಲಾ ದೇವ್ರೀಗ್ನೂ ಪೂಜೆ ಮಾಡ್ಸಬರ್ಬೇಕ್. ಹ್ಮ್ ಉಡಿ ತುಂಬಿ ಬರ್ಬೇಕನ?

ಗುಗ್ಗಳದ್ದು ಎಲ್ಲೆ ಅಲೆ ಅಲ್ಲೇ ಈರಣ್ಣನ ಗುಡ್ಯಾಗ ಮಾಡ್ತಿರೇನ್ ಅಲ್ಲೇ ಮಾಡ್ತಿರೇನ್ ಹಾ ಹಾ ಹಾ. ಅವ್ರು ಪುರವಂತರಿಗೆಲ್ಲಾ ಕರ್ಸೀತಾರ.

ಅವ್ರೆಲ್ಲ ಬಂದು ಇಲ್ಲೆ ಮಾಡ್ತಾರ. ಹೌದೇನು ಹ್ಮ್ ಮತ್ತ್ ಇದು ಅ~ ಹುಡ್ಗಿಗೆ ಸೀರಿ ಗೀರಿ ತಗೊಳೋದ್ ಎಲ್ಲೆ ಖರೀದಿ ಆತಾ?

ಹ್ಮ್ ಇಲ್ಲೆತಗೊಂಡರೇನ? . ಇಲ್ಲಇಲ್ಲ ಇಲ್ಲೆ ಹುಬ್ಳ್ಯಾಗ ಬಂದೂ ಅವ್ರು ಇಲ್ಲ ಎಲ್ಲಾ ಇಲ್ಲೆ ತಗೊಂಡ್ರ.

ನಾವು ಎಲ್ಲಾ ಇಲ್ಲೆ ತಗೊಂಡ್ವಿ ಮಂದಿಗೆಲ್ಲಾ ಕೊಡೋದು ಎಲ್ಲಾ ಇಲ್ಲೆ ತಗೊಂಡ್ರು.

ಎಲ್ಲಾ ತಗೊಳೋದೆಲ್ಲಾ ಮುಗದೆತ್ರಿ ಈಗ. ಹಾ ಅದ ಇನ್ನ ದೇವಕಾರ್ಯ ಮಾಡೋದೊಂದಿರ್ತೇತಿ. ಹ್ಮ್ ದೇವಕಾರ್ಯಾ ಒಂದ್ ಮಾಡೋದು ಆಮೇಲ್ ನಮ್ದು ಒಂದಿನಾ ಗುಗ್ಗುಳದ್ ಮಾಡೋದು. ಒಂದಿನ ಪೂರಾ ರಾತ್ರೆಲ್ಲ ಅರ್ಶನಾದ್ ಹ್ಮ್ ಅರ್ಶನ್ ಶಾಸ್ತ್ರ ಮೆಹಂದಿದ ಮಾದಿವಂದ್ರ ಬಾಳ ಮನ್ಯಾಗ ಮತ್ತ ಕೆಲ್ಸನ ಕೆಲ್ಸ.

ಹೂಂ ಅದೂ ಈಗ ಇಲ್ಲೆ ಮನಿಮುಂದ ಅಂದಕುಡ್ಲೇ ಇನ್ನೂ. ಮಡಿ ಹುಡಿ ಬಾಳಲ್ಲ ಗುಗ್ಗಳ hello .

ಹೌದು ಹಾ hello ಕೇಳಸ್ತಾ ಇಲ್ಲನು ಲಕ್ಷ್ಮೀ?

ಹಾ ಅದ ಗುಗ್ಗಳ ಅಂದಕೂಡ್ಲೇ ಮಡಿ ಬಾಳವಾ ಅಂದೆ. ಈರಣ್ಣಂದಕ್ಕ ಮಡಿ ಮಾಡ್ಬೇಕು ಹ್ಮ್ . ಹಾ ನೈವೇದ್ಯಕ್ಕ ಮಾನ್ಯಾಗೆಲ್ಲಾ ಹುರಕ್ಕಿ ಹೊಳ್ಗಿ ಎಣ್ಣಿ ಹೊಳ್ಗಿ ಅಂತೀವಲ್ಲ. ಮನ್ಯಗನ ಮಾಡೋದ್ರಿ ಅದು ಮಡಿಲೇನ ಮಾಡ್ಬೇಕು. ಹೌದು ಹ್ಮ್ ಹ್ಮ್ ಚೊಲೊ ಆತ್ಬಿಡ ಲಗು ಆತ್ fix ಆತ್ ಮದಿವಿ. ಹಾ ಬರ್ರಿ ನೀವೂ ಮುಂಚೆನೆ ಬರ್ರಿ. ಹಾ ಬರ್ತೇನ್ ನಾನೂ ಗುಗ್ಗಳ್ದ್ ದಿನಾ ಬರ್ತೇನಂತ ಮದುವಿ ಮುಗುಸಕೋಂಡ್ ಬರ್ತೇನ್ ಹಾ.

ಹ್ಮ್ ಹ್ಮ್ ಸರಿ ಆಯ್ತು. ಹಾ ಮತ್ ಮಾಡ್ತೇನ್ .

ಮದ್ವೆ, ಮದ್ವೆ ಅಂತ್ ಅಂದ್ರೆ ಒಂದು ಹೆಣ್ಣು ಗಂಡು ಇಬ್ರೂ ಸೇರುವಂಥ ಒಂದು ಸುಂದರವಾದ ಕ್ಷಣ. ಮದ್ವೆ ಅಂತ್ ಅಂದ್ರೆ ಬರೀ ಗಂಡು ಹೆಣ್ಣು ಸೇರೋದಷ್ಟೆ ಅಲ್ಲ ಎರಡು ಕುಟುಂಬಗಳು ಕೂಡ ಸೇರತ್ತೆ. ಒಂದು ಹೊಸ ಕುಟುಂಬ. ಇನ್ನೊಂದ್ ಹೊಸ ಕುಟುಂಬವನ್ನ ಬೆರೆತು ಒಂದ್ ಸಂಪ್ರದಾಯ ಇನ್ನೊಂದು ಸಂಪ್ರದಾಯ ಆಗ್ಲಿ ಕೆಲವ್ರು ಬೇರೆ ಬೇರೆ ರೀತಿಯ ಸಂಪ್ರದಾಯದಲ್ಲಿ ಮದ್ವೆ ಆಗ್ತಾರೆ. ಆ ಮದ್ವೆ ಅನ್ನೋ ಅಂಥದ್ದು ಒಂದ್ ಮೂರ್ ಗಂಟಿನಲ್ಲಿ ಇರುವಂತಹ ಒಂದು ಬಾಳಿನ ನಂಟು. ಮದ್ವೆಯಲ್ಲಿ ಒಂದು ನಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತಾನೆ. ಆ ವ್ಯಕ್ತಿಯ ಹೊಸ ರೀತಿಯ ಜೀವನವನ್ನ ಆ ಮನೆತನವನ್ನ ಒಬ್ಳು ಹೆಣ್ಣಾಗಿ ಅವ್ಳ್ ಹೋಗಿ ಅದ್ರಲ್ಲಿ ಬೆರ್ತು ತನ್ನ ಒಂದು. ಹೊಸ ಜೀವನವನ್ನ ಶುರು ಮಾಡ್ತಾಳೆ. ಮದ್ವೆ ಅನ್ನುವಂಥದ್ದು ಚಿಕ್ ವಯಸ್ಸಿಂದಾನು ಒಂದ್ ಹೆಣ್ಣಿಗೆ ಆಗ್ಲಿ ಗಂಡಿಗೆ ಆಗ್ಲಿ ಅವ್ರ್ ಅಪ್ಪ ಅಮ್ಮ ಕಾಣುವಂಥ ಒಂದು ದೊಡ್ಡ ಕನ್ಸಾಗಿರತ್ತೆ. ಅಪ್ಪ ಅಮ್ಮ ಹೆಣ್ ಮಕ್ಳಿಗೆ ಒಂದ್ ಹೆಣ್ಣಿನ್ ಮದ್ವೆ ಮಾಡ್ಬೇಕು ಅಂದ್ರೆ ಅಪ್ಪ ಅಮ್ಮ. ತುಂಬಾ ಆಸೆ ಕಷ್ಟನ ಪಡ್ತಾರೆ ಯಾಕೆ ಅಂದ್ರೆ ನನ್ ಮಗಳ ಮದ್ವೆ ಮಾಡಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ. ಹಾಗೆ ಗಂಡಿನ್ ಕಡೆವ್ರು ಒಂದ್ ಗಂಡಿಗೆ ಒಂದ್ ಒಳ್ಳೆ ಹೆಣ್ ಸಿಕ್ಕಿದ್ರೆ ಸಾಕು ನನ್ ಮಗ ಬರೋ ಹೆಣ್ ಜೊತೆ ಖುಷ್ ಖುಷಿಯಾಗಿ ಜೀವನ ಮಾಡ್ಕೊಂಡಿದ್ರೆ ಸಾಕು.

ಅನ್ನೋ ರೀತಿಯಲ್ಲಿ ಅವ್ರು ಯೋಚ್ನೆ ಮಾಡ್ತಿರ್ತಾರೆ. ಆವಾಗ ಸಂಬಂಧದಲ್ಲೇ ಆಗ್ಲಿ ಹೊರಗಡೆ ಇಂದಾಗ್ಲಿ ಅಥವಾ ಪ್ರೀತಿಯಿಂದಾಗ್ಲಿ ಮದ್ವೆ ಆದಾಗ ಆ ಮದ್ವೆ ಒಂದು ಹೊಸ ಜೀವನನ ಶುರು ಮಾಡತ್ತೆ. ಒಂದು ಹೊಸ ಕುಟುಂಬಕ್ಕೆ ನಾಂದಿ ಹಾಡತ್ತೆ.

ಮದ್ವೆಯಲ್ಲಿ ಒಬ್ಬ ಹೆಣ್ಣಿಗೆ ಒಬ್ಬ ಸ್ನೇಹಿತ ಸಿಕ್ತಾನೇ ಗಂಡ ಸಿಗ್ತಾನೇ ತಂದೆ ರೀತಿಯಾಗೆ ಗೌರವ ಕೊಡೊವಂಥಹ ಒಬ್ಬ ವ್ಯಕ್ತಿ ಸಿಗ್ತಾನೇ. ಹಾಗೆ ಗಂಡನಿಗು ಕೂಡ ಹೆಂಡತಿ ಒಬ್ಳು ಸ್ನೇಹಿತೆಯಾಗಿ ಎರಡನೇ ತಾಯಿಯಾಗಿ. ಮನೆ ನಡೆಸುವಂಥ ಯಜಮಾನಿಯಾಗಿ ಎಲ್ಲಾ ರೀತಿಯಲ್ಲೂ ಕಷ್ಟ ಸುಖಗಳಲ್ಲಿ ಇಬ್ರೂ ಜೊತೆಲಿರ್ತಾರೆ. ಮದ್ವೆ ಅನ್ನೋ ಸಂಬಂಧನ ನಾವ್ ಯಾವತ್ತೂ ಆ ಬಡತನದಲ್ಲಾಗ್ಲಿ ಸಿರಿತನದಲ್ಲಾಗ್ಲಿ ನಾವು ಅದನ್ನ ತೂಗುಸ್ಬಾರ್ದು. ಯಾಕಂದ್ರೆ ಯಾವಾಗ ಯಾವ್ ರೀತಿ ಸಂಧರ್ಭ ಬರತ್ತೋ ಗಂಡು ಹೆಣ್ಣು ಆ ಮದ್ವೆಯನ್ನ ಖುಷ್ ಖುಷಿಯಿಂದ ಪ್ರೀತಿಯಿಂದ ನಡೆಸ್ಬೇಕಾಗತ್ತೆ. ಯಾಕಂದ್ರೆ ಮದ್ವೆ ನಡ್ಯೋದು ಮದ್ವೆ ಸಂಬಂಧ ಬೆರೆಯೊದು ಎರಡು ಪ್ರೀತಿ ವಿಶ್ವಾಸದಿಂದಾನೆ.

ಹಾಗಾಗಿ ಮದ್ವೆಯನ್ನ ಎಷ್ಟೋ ರೀತಿಯಲ್ಲಿ ದೆ~ ದೊಡ್ಡೊರಾಗ್ಲಿ ಹಿಂದಿನ್ ಕಾಲ್ದವ್ರ್ ಹೇಳೋ ರೀತಿಯಲ್ಲಿ ಆ ಮದ್ವೆ ಅನ್ನೋದು ಮೊದ್ಲೆ ನಿಶ್ಚಯಿಸಿರುವಂಥಹ ಒಂದು ಸಂಬಂಧ ಆಗಿರತ್ತೆ. ಪ್ರೀತಿ ವಿಶ್ವಾಸ ಗೌರವದ್ ಮೇಲೆ ಅದು ನಡೆಯತ್ತೆ. ಒಂದ್ ಹೆಣ್ಣಿಗೆ ಒಂದ್ ಗಂಡಿಗೆ ಬರೀ ಹುಟ್ದಾಗ್ಲಿಂದ ಅವ್ರ್ಗೆ ಅವ್ರ್ ಮನೆ ಅಷ್ಟೇ ಒಂದು ಪ್ರಾಮುಖ್ಯತೆ ಆಗಿರತ್ತೆ. ಮದ್ವೆ ಆದ್ ನಂತರ ಅವ್ರ್ಗೆ ಎರ್ಡ್ ಎರ್ಡ್ ಕುಟುಂಬಗಳ್ ಸಿಗತ್ತೆ. ಒಂದು ತಾಯಿ ಮನೆ ಒಂದು ಅತ್ತೆ ಮನೆ. ಅತ್ತೆ ತಾಯಿ ಆದಾಗ.

ಅವಳ್ಗೆ ಆ ಮನೆಯಲ್ಲಿ ಸಿಗುವಂಥ ಗೌರವ ಪ್ರೀತಿ ಇವೆಲ್ಲ ತುಂಬ ಖುಷಿ ಗೌರವ ಕೊಡುವಂಥದ್ದು. ಆಗ ತಂದೆ ತಾಯಿಗೆ ಮದ್ವೆ ಮಾಡ್ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗತ್ತೆ ಅನ್ನೋ ಜೀವ ನೆಮ್ಮದಿಯಿಂದ ಅವ್ರು ಜೀವನವನ್ನ ನಡೆಸ್ತಾರೆ.

ಮದ್ವೆ ಅನ್ನೋದು ಬರೀ ಒಂದ್ ರೀತಿಯಲ್ಲಲ್ಲ, ದೇಶದ ಹಲವಾರು ಭಾಗಗಳಲ್ಲಿ ಹಲವಾರು ಭಾಗಗಳಲ್ಲಿ ಹಲವಾರು ರೀತಿಯ ಸಂಪ್ರದಾಯಗಳಲ್ಲಿ ಮದ್ವೆಯನ್ನ ಮಾಡ್ಕೊಡ್ತಾರೆ. ಕೆಲವ್ರು ಗೌಡ ಸಂಪ್ರದಾಯದಲ್ಲಿ ಮದ್ವೆ ಮಾಡ್ತಾರೆ. ಕೆಲವ್ರು ಕೇರಳ ಶೈಲಿಯಲ್ ಮಾಡ್ತಾರೆ. ಕೆಲುವ್ರು ದೇವಸ್ಥಾನದಲ್ ಮದ್ವೆ ಮಾಡ್ಕೊತಾರೆ. ಕೆಲವ್ರು ವಿಜೃಂಭಣೆಯಿಂದ ಆ ಮಾಡ್ಕೋತಾರೆ. ಒಂದೊಂದ್ ರೀತಿಯಲ್ಲೂ ಒಂದೊಂದು ಸಂಪ್ರದಾಯದಲ್ಲೂ ವಿಭಿನ್ನವಾದ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಮದ್ವೆ ನಡೆಯತ್ತೆ. ಹಾಗೆ ಆ ಸಂಪ್ರದಾಯದಲ್ಲಿ ವಿ~ ವಿಧ ವಿಧವಾದಂತಹ ಅರ್ಥಗಳು ಶಾಸ್ತ್ರಗಳು ಅದಕ್ಕಿರುವಂತ ಪ್ರಾಮುಖ್~ ಪ್ರಾಮುಖ್ಯತೆಗಳು ಇವೆಲ್ಲ ಕೂಡ ಇರತ್ತೆ. ಮದ್ವೆಯಲ್ಲಿ ಆ ಬರೀ ಗಂಡು ಹೆಣ್ಣು ಇಲ್ಲ. ಬರೀ ಶಾಸ್ತ್ರಗಳು ಅದ್ರಲ್ಲಿ ಹೆಚ್ಚು. ಮದ್ವೆ ಅಂದ್ರೆ ಬರೀ ತಾಳಿ ಕಟ್ಟು ಮದ್ವೆ ಮಾಡ್ಕೊಂಡ್ ಹೋಗು ಅನ್ನೋದಿಲ್ಲ ಅದಕ್ಕಿಂತ ಮುಂಚೆ ಎಷ್ಟೊಂದ್ ರೀತಿಯಲ್ಲಿ ಕೆಲವ್ರು ವಾರಾನ್ಗಟ್ಲೆ ತಿಂಗ್ಳಾನ್ಗಟ್ಲೆ ಮದ್ವೆಗಳನ್ನ ನಡ್ಸಿರ್ತಾರೆ. ಊರೂರಿಂದಾ ನೆಂಟ್ರಿಷ್ಟ್ರು ಬಂದು. ಅರಿಶಿನ ಶಾಸ್ತ್ರ ಆಗ್ಲಿ ಬಳೆ ಶಾಸ್ತ್ರ ಆಗ್ಲಿ मेहँदी ಶಾಸ್ತ್ರ ಆಗ್ಲಿ ಆಮೇಲೆ ಮನೆ ತುಂಬಾ ತೋರಣ ಕಟ್ಟೋದು ಹೂವು ಹಣ್ಣು ಹಂಪ್ಲುಗಳು ಇದನ್ನೆಲ್ಲಾ ತರೋದು ಸಿಹಿ ತಿನಿಸ್ಗಳನ್ನ ಮಾಡೋದು ಒಬ್ರಿಗೊಬ್ರು ಶುಭ ಕೋರೋದು ಎಲ್ರು ಮದ್ವೆಗ್ ಬಂದಾಗ. ತಂ~ ಬೇರೆ ನೆಂಟ್ರ್ ಮದ್ವೆ ಆದ್ರೂ ಅದು ತಮ್ಮನೆ ಮದ್ವೆ ಅನ್ನೋ ರೀತಿಯಲ್ಲಿ ಸಂಭ್ರಮದಿಂದ ಮದ್ವೆಯನ್ನ ಆಚರಿಸ್ತಾರೆ.

ಹಾ ನಾನ್ ಆರಾಮಿದ್ದೇನೆ. ನೀನ್ ಹೇಗಿದ್ದೀಯಾ?

ಸಮಾಚಾರ ನಾನ್ ಈಗ ಪೇಟೆಗೆ ಬಂದದಷ್ಟೇ ಆಯ್ತಾ. bus ಸ್ಸು bus ಅಲ್ಲಿ ಬಂದದ್ದು. ಎಂತ rush ಹೇಳಿದ್ರೆ ದೇವಾ, ಅಷ್ಟು rush ಇತ್ತು.

ಅದು ಹಾಗೆ bus ಈಗ week days ಎಲ್ಲ ಅಲ್ಲ ಈಗ college students ಮತ್ತೆ work ಗೆ ಹೋಗುವವರು ಎಲ್ಲರ್ಇರ್ತಾರೆ, ಹಾಗೆ rush ಇರ್ತದೆ. ಹೌದು ಅದೇ ಅಂತ ಒಂದು ನಿಲ್ಲಿಕೆಸಾ ಜಾಗ ಇಲ್ಲ ಅಲ್ಲಿ. ಒಂದು seat conductor ಒಂದು ತುಂಬಿಸುದೇ ತುಂಬಿಸುದು ಜನರನ್ನು. ಅದೌದು. ಅವ್ರು ಅವರಿಗೆ ಮತ್ತೆ ಜನ ಆಗ್ಬೇಕಲ್ಲ, ದುಡ್ಡು ಮಾಡುದೇ ಕೆಲ್ಸಾ ಅವರಿಗೆ. ಹೌದು ಅಂತ, seat ಇಲ್ಲದಿದ್ರೆಸಾ ಕರೀತಾರೆ.

ನಮಗೆ ಮಾತ್ರ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲಿ. ಅದೇ ಮತ್ತೆ ಈಗ ಹೇಗೂ pass ಎಲ್ಲಾ ಇರ್ತದಲ್ಲ ತೊಂದರೆ ಇರುದಿಲ್ಲ.

ಅದೇ pass ಇಲ್ಲದವರು ಹೋಗುವಾಗ ಕಷ್ಟ ಆಗ್ತದೆ ಸ್ವಲ್ಪ.

ನಾನೀಗ ಅದೇ ಈಗ bus bike ತಕೊಂಡ ಮತ್ತೆ bus ಅಲ್ಲಿ ಹೋಗುದೇ ಕಡಿಮೆ ಮಾಡಿದ್ದೇನೆ. ಇಲ್ಲದಿದ್ರೆ ನಾನು ನಾನು ಅಷ್ಟೇ bus ಅಲ್ಲೇ ಹೋಗುದು ಯಾವಾಗ್ಲೂ ನೋಡಿದ್ರು. ಆಗುದಿಲ್ಲ bus ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ.

ಈಗ ಜನ ಇಲ್ಲದಿದ್ರೆ ಆದ್ರೂ ತೊಂದ್ರೆ ಇಲ್ಲ ಈಗ first stop ಇಂದ ಹತ್ತಿ ಹೋಗುದಾದ್ರೆ ತೊಂದ್ರೆ ಇಲ್ಲ seat ಸಿಗ್ತದೆ. ಈಗ ಮಧ್ಯ ಮಧ್ಯದಲ್ಲಿ ಹತ್ತಿದ್ರೆ ಮಾತ್ರ ಕಷ್ಟ ಆಗುದು. ಅದುವೇ ಕಷ್ಟ ಆಗುದು ಮತ್ತೆ ತುಂಬ travel ಮಾಡುವವರೆಲ್ಲ ನಿಂತುಕೊಂಡೆ ಹೋಗ್ಬೇಕಲ್ಲಾ.

ಮತ್ತೆ ಒಂದೊಂದು, ಎರೆಡೆರಡು stop ಗೆಂತ ಹೇಳಿ ನಾವು ಹೋಗುದಿಲ್ಲ ಅಲ್ಲ. ನಾವು ದೂರ ಇದ್ದದ್ದಕ್ಕೆ ಹೋಗುದು. bus ಅಲ್ಲಿ ಹೋಗೂದಾದ್ರೆ.ಎಷ್ಟು ಹೊತ್ತು ನಿಂತ್ಕೊಂಡೇ ಇರ್ಬೇಕಾಗತ್ತದೆ. ಅದೇ ನಿಂತುಕೊಂಡೆ ಹೋಗ್ಬೇಕಾಕ್ತದೆ seat ಇಲ್ಲದಿದ್ರೆ.

ಅದಕ್ಕೆ ಅವರು ಎಂತಾದ್ರೂ ವ್ಯವಸ್ಥೆ ಎಂತಾದ್ರೂ ಮಾಡ್ಬೇಕು ಅಂದ್ರೆ extra bus ಹಾಕೂದಾ ಹಾಗೆಂತಾದ್ರು ಮಾಡ್ಬೇಕವರು. ಅದುವೇ government ನವರಿಗೆ ಹೌದುಂತಾ, government ಅವರಿಗೆ ಅದೆಲ್ಲಾ ಗೊತ್ತೇ ಆಗುದಿಲ್ಲ. ಹೌದೌದು ಅದೇ. ಅಂದ್ರೆ ಈ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದ್ಸಲೆಲ್ಲಾ bus ಇಡ್ತಾರೆ ಅಷ್ಟೇ. ಅದೂ ಕೆಲವು ಕಡೆಗೆ ಈಗ State Bank ಪುತ್ತೂರಿಂದ State Bank ಅಂತಾದ್ರೆ ಸಿಗ್ತದೆ, bus ಇರ್ತದೆ. ಹಾಗೆಂತ ಹೇಳಿ ಕೆಲವೊಂದು ಕಡೆಗೆ bus ಇರುದಿಲ್ಲ.

ಕೆಲವೊಂದು ಕಡೆಗೆ ನಾವು one hour two hour ಎಲ್ಲ wait ಮಾಡ್ಬೇಕು. ಹೌದು college ಗೆ ಬರುವವರಿಗೆ ಮಾತ್ರ ತುಂಬಾ ಕಷ್ಟ. ಹಾ ಹೌದೌದು. ಹಾಗೆ ಹಾಗೆ ಆದ್ರೆ ಕಷ್ಟ ಆಗ್ತದೆ. ಎಷ್ಟು ದೂರದಿಂದ ಎಲ್ಲಾ ಬರ್ತಾರಲ್ಲ. ಹೌದುಂತಾ, ಮತ್ತೆ classes ಕೆಲವರಿಗೆ miss ಆಗ್ತದೆ.

ಹೌದು morning eight forty five eight thirty ಗೆ ಇರುವವರು, ಈಗ eleven ಆಗ್ತದೆ class ಎಲ್ಲ two periods ಎಲ್ಲ ಹೋಗ್ತದೆ ಹಾಗೆ.